ಇಲ್ಲಿ ಹಲವಾರು ಗಿಡಗಳಿವೆ ಇಲ್ಲಿ ಇಬ್ಬರು ಜನರು ನಿಂತಿದ್ದಾರೆ.

ಇಲ್ಲಿ ಒಂದು ಬೆಳ್ಳಿಯ ಆಸನದಲ್ಲಿ ಕೂರಿಸಿರುವ ದೇವತೆಯನ್ನು ನೋಡಬಹುದು ದೇವತೆಯನ್ನು ಸೀರೆ ಮತ್ತು --

ಇದು ಒಂದು ಕಾರಿನ ಗ್ಯಾಜೆ ಗ್ಯಾರೇಜಿನ ಚಿತ್ರವಾಗಿದೆ. ಇಲ್ಲಿ ಕಾರುಗಳನ್ನು ರೇಪೆರಿ ಮಾಡುತ್ತಿರುವುದನ್ನು ನೋಡಬಹುದು.

ಇಲ್ಲಿ ಡೆಕೋರೇಷನ್ ಮಾಡುತ್ತಿರುವ ಇಬ್ಬರು ಕುಳಿತಿದ್ದಾರೆ.

ಇಲ್ಲಿ ನಾವು ಗೋಸ್ತ ಕಾಫಿ ಎಂಬ ಹೆಸರಿನ ಹೊಟೇಲ್ ಅನ್ನು ನೋಡಬಹುದು ಇದು ಒಂದು ಸುಂದರವಾದ ಹೊಟೇಲ್ ಆಗಿದೆ.

ಈ ಚಿತ್ರದಲ್ಲಿ ನಾವು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ನೋಡಬಹುದು ಈ ಚಿತ್ರದಲ್ಲಿ ದೊಡ್ಡ ದೊಡ್ಡ ಗುಡ್ಡಗಳು ಸಹಿತ ಇವೆ.

ಈ ಚಿಟದಲ್ಲಿ ಒಂದು ದೊಡ್ಡ ಗುಮ್ಮಟ ಮತ್ತು ಎರಡು ಚಿಕ್ಕ ಗುಮಟವನ್ನು ನೋಡಬಹುದು.

ಈ ಚಿತ್ರ ಒಂದು ಹೊಟೇಲ್ಲಿನ ಚಿತ್ರವಾಗಿದೆ. ಇಲ್ಲಿ ಇಬ್ಬರು ಜನರನ್ನು ನಿ-ನಿಂತಿರುವುದನ್ನು ನಾವು ನೋಡಬಹುದು.

ಈ ಚಿತ್ರ ಒಂದು ದಿನಸಿ ಅಂಗಡಿಯ ಚಿತ್ರವಾಗಿದೆ ಇಲ್ಲಿ ಕತ್ತಲು ಆಗಿದೆ ಅಂಗಡಿಯ ಮುಂದೆ ಒಂದು ವಾಹನ ಸಹಿತ ನಿಂತಿದೆ.

ಈ ಚಿತ್ರದಲ್ಲಿ ನಾವು ಸಮೀಪದಲ್ಲಿ ಕಂಟೈನರ್ಗಳು ಮತ್ತು ಒಂದು ಮನೆಯನ್ನು ನೋಡಬಹುದು ದೂರದಲ್ಲಿ ದೊಡ್ಡದೊಡ್ಡ ಪರ್ವತ ಗಿರಿಗಳನ್ನು ನೋಡಬಹುದು.

ಮತ್ತು ಇಬ್ಬರು ಮನುಷ್ಯರನ್ನು ಕಾಣಬಹುದು ಈ ಚಿತ್ರ ಮಂದಿರದಲ್ಲಿ ಧ್ವನಿ ವರ್ಧಕಗಳು ಸಹಿತ ಕಾಣುತ್ತವೆ.

ಈ ಚಿತ್ರದಲ್ಲಿ ನಾವು ದೊಡ್ಡ ಒಂದು ಗುಡ್ಡವನ್ನು ನೋಡಬಹುದು. ಅದರ ಕೆಳಗಡೆ ಸಹಿತ ಒಂದು ಸಣ್ಣ ಪುಟ್ಟ ಗ್ರಾಮವನ್ನು ನೋಡಬಹುದು.

ಗೋಲ ಗುಂಬಟ್ಟೆನು ಮುಂದೆ ಒಂದು ಮೂಸೆಯಂ ಸಹಿತ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಏಕಸಹಾಳ ದೊಡ್ಡ ಗುಡ್ಡ ವನ್ನು ಕಾಣುತ್ತೇವೆ ಇದರಲ್ಲಿ ಹಲವಾರು ಗಿಡ ಗಂಟೆಗಳು ಇವೆ

ಈ ಚಿತ್ರದಲ್ಲಿ ನಾವು ಕಲ್ಯಾಣಮಂಟಪದ ದೃಶ್ಯದ ಚಿತ್ರವಾಗಿದೆ ಇಲ್ಲಿ ನಾವು ಒಂದು ಕಲ್ಯಾಣ ಮುಗಿದುಹೋದ ಚಿತ್ರವಾಗಿದೆ.